ಮತ್ತ ಫಿಸ್‌ ಎಸ್ಟ ತೊಗೊತಾರ ತಿಂಗಳಿಗ್ ಅಂದರ ಹದ್ನೈದನೂರ ಫಿಸ್‌ ತೊಗೊತಾರ ನೊಡ್ರಿ ಹೋಗತೀರಿ ಅಂದ್ರು ಹೋಗ್ಬಹುದುರಿ ಯಾರ್ಬಿ ಸಣ್ಣೋರು ಹಿಡಕೂಂಡ ಪೂರ ದೊಡ್ಡೋರು ತನ್ಮ‌ ಮಸ್ತ್ ಕಲಿಸ್ತಾರ್ ಡ್ಯಾನ್ಸ .

ಹೈಸ್ ಹರ್ಕೊಂಡದಷ್ಟು ಡಿಸ್ಕೌಂಟ್ ಮಡ್ಯಾರ್ ಖಾಲಿ ನಾಕ್ ವರೆ ಸಾವಿರ ತೊಂಡೆಡ್ ಖಾಲಿ ನಾಕ್ವರ್ ಸಾವ್ರ್ .

ಮತ್ ಹಂಗೆ ಅವ್ರ್ ಕಡೆಯಿಂದ ಪಾಪ್ಕಾರ್ನ್ ಫ್ರೀ ಎಲ್ಲ ಫ್ರೀ ಇರೋದ್ರಿಂದ ಯಾಕ ಕಾಫಿ ಕೊಡ್ತರ್ ರೀ --